ಈಗ ಮರಗಳು ಮೊದ್ಲು ಕಾಡು ಜಾಸ್ತಿ ಇತ್ತು ಕಾಡಿಂದ ಪ್ರಾಣಿಗಳಿಗೆಲ್ಲ ಅನುಕೂಲ ಇರದು ಪ್ರಾಣಿಗಳೆಲ್ಲ ಕಾಡಾಲ್ ಇರ್ತ ಇದ್ವಿ ಇವಾಗೆಲ್ಲ ಮರಗಳ್ ಕಡ್ದು ಕಡ್ದು ಕಡ್ದು ಎಲ್ಲ ಸೈಟ್ಮಾ ಮಾಡುದ್ರು ಮನೆ ಕಟ್ಟುದ್ರು.

ಪ್ರಾಣಿಗಳಿಗೆ ಬ್ ಇರಕ್ಕೆ ಜಾಗ ಇರಲ್ಲ ಕಾಡಲ್ಲಿ ಅದ್ರಿಂದ ಊರಿನ್ಳಕ್ ಬರ್ತವೆ ದಾಂದಲೆ ಮಾಡ್ತವೆ ಜನಗಳಿಗೆ ತೊಂದ್ರೆ ಕೊಡ್ತವೆ ಹಿಂಗೆಲ್ಲ ಮಾಡಿದ್ರೆ ಮರಗಳಿದ್ರೆ ಹಸಿರೇ ಉಸಿರು ಅಂತ ಅದು.

ಚನ್ನಾಗ್ ಐತೆ ಚನಾಗ್ ಮಾಡಿದ್ದಾರೆ ಇವಾಗ್ ಎಲ್ಲ ಕಡೆನೂ ಟಾರ್ ರೋಡ್ ಮಾಡಿದ್ದಾರೆ ರೋಡ್ ಗಳ್ ಚನಾಗ್ ಐತೆ ಟ್ರೈನ್ ದ್ ವ್ಯವಸ್ಥೆ ಎಲ್ಲ ಐತೆ ಎಲ್ಲ ಚನ್ನಾಗ್ ಐತೆ ಇವಾಗ ಮೊದ್ಲು ಅಷ್ಟ್ ತೊಂದರೆ ಏನಿಲ್ಲ ಇವಾಗ